ಕರಿಕಲ್ಲದವು ಮತ್ತೆ ಜಲಪಾತ ನೀರ್ ಬೀಳ್ತೈತೆ ನೀರ್ ಬೀಳತವ್ವ.

ಮತ್ತೊಮ್ಮೆ ಅರಬಿ ಅಂಗಡಿ ಬಾರ್ಡರ್ ಸೀರೆ ಎಲ್ಲಾ ಮಾಡಿ ಇಟ್ಟವರ ಮತ್ತೆ ಸಣ್ಣ ಹುಡುಗರಿಗೆ ಅರಬಿ ಆದವ್.

ಇದು ಒಂದು ಬಂಗಾರದ ದೇವರ ಗುಡಿ ಐತೆ ಮತ್ತೆ ನಾಕ್ ಮಂದಿ ಹೂ ತೋತಾರ ಮತ್ತೆ ದೇವರಿಗೆ --

ಮತ್ತು ಒಬ್ಬವ್ ಪ್ಯಾಂಟ್ ಹಾಕೊಂಡನ್ ಮೆಗ ಅಂಗಿ ಹಾಕೊಂಡನ್ ಮತ್ತು ಮಿನಾ ಆದವ್ .

ಇದು ಒಂದು ಲಿಫ್ಟ್ ಮಾಡ ಕತ್ತಾರಇದು ಒಂದು ಲಿಫ್ಟ್ ಮಾಡ ಕತ್ತಾರ ಒಬ್ಬ ಮನಸ್ಯ ಬಗ್ಗಿ ನಿಂತಾನ ಮತ್ತ ಪ್ಯಾಂಟ್ ಐತಿ.

ಮತ್ತು ಇದು ಎಟ್ಟರ್ ಎನದು ಕಾರ್ ಇಟ್ಟರ್ ಮತ್ತು ನೀರ್ ಇಟ್ಟರ್ ಮತ್ತು ಮಾಡ್ ಐತಿ ಮತ್ತು ಅದ ಐತಿ ಇದ ಐತಿ .